ಮೆಡಿಕಲ್ ಸ್ಟೋರ್ ಅಂದ್ರೆ ಮಾಮೂಲಿ ಹಾಸ್ಪತ್ರೆ ಎದುರಗಡೆ ಇರತ್ತೆ. ಆದ್ರೆ ಜಾಸ್ತಿ ಮಾತ್ರೆಗಳು ಹಾಸ್ಪತ್ರೆಗಳಲ್ಲೂ ಸಿಗಲ್ಲ ಅಂದ್ರೆ ಮೆಡಿಕಲ್ ಸ್ಟೋರ್ ಗೆ ಬರೀತಾರೆ. ಟಾನಿಕ್ ಆಗ್ಲಿ ಯಾವದೇ ಪ್ರತಿ ಒಂದ್ ಮಾತ್ರೆ ಆಗ್ಲಿ ಏನೇ ಆಗ್ಲಿ.

ಸೋಮಾರ್ ಪೇಟೆ ಅಂತ ಅಲ್ಲಿಂದ ಇಲ್ಲಿ ಮದ್ವೆ ಆಗಿರೋದು ಮಹದೇವ್ ಕಾಲೋನಿ ಗೆ. ಅಲ್ಲಿ ಲಿಫ್ಟ್ ಅಲ್ಲಿ ಮಾಮೂಲಿ ಮೆಟ್ಲುಗಳೆಲ್ಲ ಹತ್ತಕ್ ಆಗಲ್ಲ ಅಂದ್ಬಿಟು ಲಿಫ್ಟ್ ಗಳೆಲ್ಲ ಚನಾಗ್ ಮಾಡೋರ್ ಇವಾಗ. ಗವರ್ನಮೆಂಟ್ ಹಾಸ್ಪಿಟಲ್ ಅಲ್ಲೆಲ್ಲ ಪ್ರಜ್ನೆನ್ಟ್ ಗಳೆಲ್ಲ ಓಡ್ ಅಡಕೆಲ್ಲ ಚೆನಾಗಿದೆ.

ಆದ್ರೆ ದೊಡ್ ಅಂಗಡಿ ಎಲ್ಲ ನೋಡಿಲ್ಲ ನಾವ್ ಚಪ್ಲಿ ಅಂಗಡಿನ ಮಾಮೂಲಿ ಚಿಕ್ ಅಂಗಡೀಲೇ ಹೊಗ್ ತೊಗೊಂಡ್ ಬರ್ತೀವಿ ಅಷ್ಟೇ.

ಮರಗಳು ಗಿಡಗಳು ಮಾಮೂಲಿ ಎಲ್ಲ ಚೆನ್ನಾಗಿರತ್ತೆ ಹೂವಿನ್ ಗಿಡಗಳ್ ಹಾಕುದ್ರು ಗಾಳಿ ಚನಾಗ್ ಬರತ್ತೆ ಅಂತ ಎಲ್ಲ--

ನವೆಂಬರ್ ನ ನಮ್ ಫ್ರೆಂಡ್ ಮದ್ವೇಗ್ ಹೋಗಿದ್ವಿ. ಚೌಟ್ರಿಗೆ ನೈಟ್ ಟೈಮ್ ಹೋಗಿದ್ವಿ ಎಲ್ಲ ಹೂವಿನ್ ಡೆಕೋರೇಷನ್ ಎಲ್ಲ ಚನಾಗ್ ಮಾಡಿದ್ರು ಚನಾಗ್ ಕಾಣ್ಸ್ತ ಇತ್ತು ಚೌಟ್ರಿ ಎಲ್ಲ.